ನೀವಿಲ್ಲಿ ನೋಡ್ತಾ ಇರ್ಬಹುದು ಒಂದು ಕಲ್ಲುಗುಲು ಇದಾವೆ. ಅದಾದ್ ಮೇಲೆ ಏನ್ ಗ್ರೀನರಿ ಅಂದ್ರೆ ಪಾಚಿ ಶೇವಾಲುಗಳು ಎಲ್ಲ ಬೆಳೆದಿವೆ. ನೋಡೋಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೀವಿಲ್ಲಿ ಕೂಡ ವಿಸಿಟ್ ಮಾಡಬಹುದು ಕೂಡ.

ಗೈಸ ನೀವು ಇಲ್ಲಿ ನೋಡ್ತಾ ಇರಬಹುದು ಏನು ಅಂತಂದ್ರೆ ಆ ಕಟ್ಟಡ ತುಂಬಾ ಏನು ಹೊರಗಡೆ ಇಂದ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದರೆ ಅದಾದ್ ಮೇಲೆ ಕಲ್ಲುಗಳಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಾದ್ ಮೇಲೆ ಪೇಂಟಿಂಗ್ ಕೂಡ ತುಂಬಾ ಚೆನ್ನಾಗಿ ಇದೆ.

ಇನ್ನೊಂದು ಬ್ಯಾಂಕ್ ಹೆಸರು ಬಂದ್ಬಿಟ್ಟು ಐ.ಡಿ.ಬಿ.ಐ ಬ್ಯಾಂಕ್ ಅಂತ ನೀವಿಲ್ಲಿ ನೋಡಬಹುದು. ನೀವು ಎರಡು ಬ್ಯಾಂಕ್ ಅಲ್ಲೂ ಕೂಡ ಅಕೌಂಟ್ ನ ಓಪನ್ ಮಾಡ್ಕೋಬಹುದಾಗಿದೆ .ಎರಡು ಬ್ಯಾಂಕ್ ಅಲ್ಲೂ ಕೂಡ ಅಕೌಂಟ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಮನಿ ನ ಡೆಬಿಟ್ ಕ್ರೆಡಿಟ್ ಆಮೇಲೆ ಟ್ರಾನ್ಸಾಕ್ಷನ್ --

ಗೈಸ್ ನೀವು ಇಲ್ಲಿ ನೋಡ್ತಇರಬಹುದು ಇಲ್ಲಿ ಎ_ಟಿ _ಎಮ್ ಅಂತ ತುಂಬ ದೊಡ್ಡದಾಗಿ ಬೋರ್ಡ್ ಅನ್ನ ಹಾಕಿದ್ದಾರೆ. ಎ_ಟಿ _ಎಮ್ ಅಂತ್ ಅಂದ್ರೆ ಆಲ್ ಟೈಮ್ ಮನಿ ಅಂತ. ಅದಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬಹುದು ಕೆಳಗಡೆ ಎಲ್ಲ ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ ಆರ್ ಅಕ್ಸೆಪ್ಟೆಡ್ ಅಂತ --

ಗೈಸ ನೀವು ಇಲ್ಲಿ ನೋಡ್ತಇರಬಹುದು ಇದು ಒಂದು ಗಾರ್ಡೆನ್ನಿನ ಒಂದು ಮದ್ಯದಲ್ಲಿ ಇರುವಂತಹ ಕಂಬವಾಗಿದೆ ನೀವಿಲ್ಲಿ ನೋಡ್ತಾ ಇರ್ಬಹುದು ಅದು ಗ್ರೀನರಿ ಆಗಿದೆ ಯಾಕಂದ್ರೆ ಅದು ಕೂಡ ಗ್ರೀನರಿ ಆಗಿರೋದ್ರಿಂದ ಎಲ್ಲಾ ಗ್ರೀನರಿ ಗ್ರೀನರಿ ಆಗಿರ್ಲಿ ಅಂತ.

ಅದು ಗ್ರೀನರಿ ಕೂಡ ಆಗಿದೆ ಆಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬಹುದು ಎತ್ತರ ಪ್ರದೇಶದಿಂದ ಸುತ್ತ ಮುತ್ತಲಿನ ಪ್ರದೇಶವನ್ನು ನೋಡ್ಲಿಕ್ಕೆ ಆಥರ ಮಾಡಿದಾರೆ ಅಂತ ಅನ್ಸುತ್ತೆ ನನಗ್ಯಾಕೋ.

ಗೈಸ ನೀವಿಲ್ಲಿ ನೋಡ್ತಾ ಇರ್ಬಹುದು ಯಾವದೋ ಒಂದು ಬೃಹತ್ ಪ್ರಮಾಣದ ಕಾಂಪ್ಲೆಕ್ಸ್ ಆ ಕಾಂಪ್ಲೆಕ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬಹುದು ಯಾವದೋ ಒಂದು ಬ್ಯಾಂಕ್ ಬ್ಯಾಂಕ್ ನ ಹೆಸರು ಬಂದು ಬಿಟ್ಟು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ .

ಸೊ ಇಲ್ಲಿ ನೋಡ್ತಾ ಇರ್ಬಹುದು ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಒಂದು ಬ್ಯಾಂಕ್ ಇದೆ ಆ ಬ್ಯಾಂಕ್ ಬಂದುಬಿಟ್ಟು ಕಲ್ಬುರ್ಗಿಯಲ್ಲಿರೋದು ಆ ಬ್ಯಾಂಕನ ಹೆಸರು ಬಂದ್ಬಿಟ್ಟು ಯುಕೋ ಬ್ಯಾಂಕ್ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬಹುದು ಅದರದೇ ಆದಂತಹ ಆ ಬ್ಯಾಂಕ್ ನ ಎ.ಟಿ.ಎಂ ಕೂಡ ಇದೆ .

ಗೈಸ ನೀವು ಇಲ್ಲಿ ನೋಡ್ತಇರಬಹುದು ಇದು ಒಂದು ಕರಾವಳಿ ತೀರಾ ಪ್ರದೇಶ ಅಂತನು ಕೂಡ ಹೇಳಬಹುದು ಈ ದೃಶ್ಯ ನಮಗೆ ಕಂಡು ಬರೋದು ಕಲಬುರ್ಗಿಯಲ್ಲಿ.

ಗೈಸ ನೀವಿಲ್ಲಿ ನೋಡ್ತಾ ಇರ್ಬಹುದು ಈ ದೃಶ್ಯ ನಮಗೆ ಕಂಡು ಬರೋದು ಕಲ್ಬುರ್ಗಿಯಲ್ಲಿ ಕಲಬುರ್ಗಿಯಲ್ಲಿ ಈ ದೃಶ್ಯ ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಅಂದ್ರೆ ಸಿನಿಮಾ ಫೋಟೋಗ್ರಫಿ ತರ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಫೋಟೋಗ್ರಫಿ ಅನ್ನ ಮಾಡಿದಾರೆ .

ಗೈಸ ಇಲ್ಲಿ ನೋಡ್ತಇರಬಹುದು ಯಾವದೋ ಒಂದು ದೋಣಿ ಹೋಗ್ತಾಯಿದೆ ಅಂತ ಅನ್ಸುತ್ತೆ ಅದರ ಕೆಳಗಡೆ ನೀರು ಪೂರ್ತಿ ಏನು ತುಂಬಾ ಏನು ಕ್ರಮೇಣವಾಗಿ ಬರ್ತಾಇದೇ ಕಂಟಿನ್ಯೂವ್ಸ್ ಆಗಿ ನೀವು ಇಲ್ಲಿ ನೋಡ್ತ ಇರಬಹುದು ದೂರದಲ್ಲಿ ನಮಗೆ ಒಂದು ಅಣೆಕಟ್ಟು ಕೂಡ ಕಾಣಿಸುತ್ತೆ .